ಇದು ಒಂದು ಅಂಗಡಿಯಾಗಿದೆ ಅದರ ಮೇಲೆ ದ ಸೀಕ್ರೆಟ್ ಕೋಡ್ ಬೇಕರಿ ಅಂಡ್ ಕೆಫೆ ಅಂತ ಬರ್ದಿದೆ.

ಮತ್ತು ನೀರು ನಿಂತಿದೆ ನೀಲಿಯಾಗಿದೆ ಮೇಲ್ಗಡೆ ಆಕಾಶವು ಕಾಣ್ತಾ ಇದೆ.

ಸುಮಾರು ಗಾಡಿಗಳು ನಿಂತಿವೆ ಮತ್ತು ವ್ಯಕ್ತಿಗಳು ನಡೀತಾ ಇದ್ದಾರೆ.

ಇದರಲ್ಲಿ ಸುಮಾರು ಜನರು ಮತ್ತು ಮಕ್ಕಳು ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಮುಂದುಗಡೆ --

ಮೂ ಮೂರ್ತಿ ಕಾಣ್ತಾ ಇದೆ ಅಕ್ಕ ಪಕ್ಕದಲ್ಲಿ ಗಿಡ ಮರಗಳು ಇವೆ.

ಅಂಗಡಿಗಳು ಇವೆ ಒಂ ಒಂದು ಮಹಿಳೆಯು ಮ ಮಾರಾಟ ಮಾಡ್ಕೊಂಡು ಕೂತಿದ್ದಾಳೆ ಒಂದು ಮಹಿಳೆಯು--

ನಲ್ಲಿ ಒಂದು ಬಸ್ಸು ನಿಂತಿದೆ ಅವರು ಓಡಾಡ್ತಿರುವ ರಸ್ತೆಯು ಕಾಣ್ತಾವಿದೆ ಅದರ ಹಿಂದುಗಡೆ ಸುಮಾರು --

ಗಡ್ಡೆಯು ಕಾಣ್ತಾವಿದೆ ಮತ್ತು ಮೇಲೆ ಒಂದು ಬೆಟ್ಟ ಕಾಣ್ತಾ ಇದೆ ಆಕಾಶ ಕಾಣ್ತಾ ಇದೆ .